ಕಾಫಿ-ಟೀ ಗಿಡಗಳು ನಾವಿಲ್ಲಿ ಕಾಣ್ತಾಇದಿವಿ. ಈ ಕಾಫಿ-ಟೀ ಗಿಡ ಮದ್ಯದಲ್ಲಿ ಒಂದ್ ಒಂದು ದೊಡ್ಡ ದೊಡ್ಡ ಮರಗಳನ್ನು ಸಹ ನಾವಿಲ್ಲಿ ಕಾಣ್ತಾಇದಿವಿ.

ತೊಳೆದು. ಐರನ್ ಮಾಡಿಕೊಡುವಂತಹದು ಇಲ್ಲಿ ನಾವು ಕಸ್ಟಮರ್ ಸಿಬ್ಬಂದಿ ತಮ್ಮ ಬಟ್ಟೆ ತೆಗೆದು ಅವರನ್ನ ನೋಡಬಹುದು.

ಆ ಕಾರ್ ಅಲ್ಲಿ ಒಂದು ಗ್ರೇಯ್ ಕಲರ್ ಕಾರ್ ಅನ್ನ ನಾವಿಲ್ಲಿ ಕಾಣ್ತಾ ಇದೀವಿ. ಅದರ ಪಕ್ಕದ ಸಾಲಿನಲ್ಲಿ ಟೂ ವೀಲರ್ಸ್ ನಿಲ್ಲಿಸಿರೋದನ್ನ ನಾವಿಲ್ಲಿ ನೋಡಬಹುದು.

ಎಸ್_ವಿ_ಆರ್ ಕಾರ್ಡ್ ಅನ್ನು ಮಾಡಿಸುವುದರ ಹಾಗೆ ನೋಡಬಹುದು ಮತ್ತೆ ಒಂದು ಮಕ್ಕಳು ಆಟ ಆಡುವ ಬ್ಲ್ಯೂ ಕಲರ್ ಕಾರು ಸಹ ಇಲ್ಲಿ ನಾವು ಕಾಣುತ್ತಾ ಇದ್ದೀವಿ

ಪಾಳಿ ಕೊಡುಕೊಳ್ಳುತ್ತಿರುವುದನ್ನು ನಾವಿಲ್ಲಿ ಕಾಣಬಹುದು ಇಲ್ಲಿ ಹಲವಾರು ಬಗೆಯ ತರಕಾರಿ ಸಹ ನಾವಿಲ್ಲಿ ಕಾಣ್ತಾಇದಿವಿ --

ಒಂದು ಹೋಲ್ಸೇಲ್ ಅಲ್ಲಿ ಸಿಗುವ ಬಟ್ಟೆಯ ಅಂಗಡಿ. ಈ ಬಟ್ಟೆಯ ಅಂಗಡಿಯಲ್ಲಿ ಹಲವಾರು ಬಣ್ಣದ ಹಲವಾರು ಪ್ರಕಾರದ ಬಟ್ಟೆಯನ್ನು ಸಿಗುತ್ತದೆ. ಈ ಬಟ್ಟೆಯನ್ನು ಮೀಟರ್ ಪ್ರಕಾರ ನಾವು --

ಆ ಆ ಬೈಕ್ ಅನ್ನು ನಾವಿಲ್ಲಿ ಕಾಣ್ತಿದೀವಿ--

ಸೊಂಪನ್ನು ನೋಡಬಹುದು ಮತ್ತು ಪಿಳ್ಳಾರಸ್ ಸಹ ಕಟ್ಟಿರುವುದುನ್ನು ಇಲ್ಲಿ ಕಾಣ್ತಾ ಇದ್ದೀವಿ ಪಕ್ಕದಲ್ಲಿ ಜೆಲ್ಲಿ ಮಣ್ಣು ಇಟ್ಟಿಗೆ ಎಲ್ಲಾ ನೋಡ್ತಾ ಇದ್ದೀವಿ.

ರ್‍ಯಾಕ್ಸ ಲ್ಲಿ ಅಹ್ ಬೇಕಾದಂತಹ ವಸ್ತುಗಳನ್ನು ಜೋಡ್ಸಿಟ್ಟಿರುವುದನ್ನು ನಾವಿಲ್ಲಿ ಕಾಣ್ತಾ ಇದೀವಿ ಅದೇ ಪಕ್ಕ ಒಂದು ಬಾಸ್ಕೆಟು ಸಹ ನಾವಿಲ್ಲಿ ನೋಡ್ತಾ ಇದೀವಿ.

ಈ ಶೆಡ್ ಅಹ್ ಅಕ್ಕಾ ಪಕ್ಕಾ ಕಾಂಪೌಂಡ್ ಅನ್ನು ಕಟ್ಟಿದ್ದಾರೆ. ಮತ್ತು ಆ ಕಚ್ಚೆ ರಸ್ತೆಯ ಪಕ್ಕಾ ಒಂದು ಎಲೆಕ್ಟ್ರಿಕ್ ಕಂಬವು ಇದೆ.

ಆ ನೀರಿನ ಕೆರೆ ಮುಲಕ ಒಂದು ಅದರ ಪಕ್ಕದಲ್ಲಿ ಇರುವ ತೆಂಗಿನ ಮರವನ್ನು ನಾವಿಲ್ಲಿ ಕಾಣಬಹುದು

ದಾರಿಯಲ್ಲಿ ಇರುವ ಈ ಗೇಟ್ ಅನ್ನು ನಾವು ಕಾಣಬಹುದು ಇಲ್ಲಿ ದೊಡ್ಡದಾದ ಬೋರ್ಡ್ ಇದೆ ಕಾಳಿ ಹುಲಿ ಸಂರಕ್ಸಿತ ಪ್ರದೇಶಕ್ಕೆ ಸ್ವಾಗತ ಎಂದು ಬೋರ್ಡ್ ಅನ್ನು ಕಾಣುತ್ತಇದೀವಿ.

ಒಂದು ದೊಡ್ಡದಾದ ಬೆಟ್ಟವನ್ನು ಸಹ ಕಾಣಬಹುದು ಮತ್ತು ಈ ನದಿಯಲ್ಲಿ ಹಲವಾರು ಏರ್ ಬೋಟ್ಸ್ ಗಳು ಇರುವುದನ್ನು ನಾವು ಕಾಣುತ್ತಾ ಇದ್ದೀವಿ.

ಅಹ್ ಇದ ಸದ್ಯಕ್ಕೆ ಇದರ ಎ_ಟಿ_ಎಂ ಒಳಗಡೆ ಯಾರು ಇಲ್ಲ.

ನೋಡತಾಯಿದ್ವಿ ಇದು ಒಂದು ಶೆಡಿ ನ ಕೆಳಗಡೆ ನಿಲ್ಸಿರೋದನ್ನು ನಾವು ಇಲ್ಲಿ ನೋಡಬಹುದು.

ಇಟ್ಟಿರುವ ಆ ನೀರಿನ ನೀರನ್ನು ತುಂಬಿರುವ ಬಕೆಟ್ ಅನ್ನು ಸಹ ನಾವು ಈ ಚಿತ್ರದಲ್ಲಿ ಕಾಣಬಹುದು.

ಒಂದು ಕ್ಲಾಸ್ ರೂಮ್ ಈ ಕ್ಲಾಸ್ ರೂಮ್ ಅಲ್ಲಿ ಹಲವಾರು ಡೆಸ್ಕ್ ಚೇರ್ಸ ಇರುವುದನ್ನು ನಾವು ಇಲ್ಲಿ ಕಾಣ್ತಾ ಇದಿವಿ ಮತ್ತೆ ಅದರ --

ಹಿಂದೆಗಳೇ ಇರುವ ಈ ನೋಟೀಸ್ ಬೋರ್ಡ್ ಸಹ ನಾವು ಕಾಣ್ತಾ ಇದೀವಿ ಇದರ ಮೇಲೆ ಟವೆಲ್ತ್ ಕಾಮರ್ಸ್ ಅಂತ ಇರುವುದನ್ನ ನಾವು ನೋಡಬಹುದು.

ಆ ಹಕ್ಕಿಯಂತ್ ನಾವು ಕರಿಯುತ್ತೇವೆ ಇದು ತಮ್ಮ ರೆಕ್ಕೆಯನ್ನು ತೆಗೆದಿರುವುದನ್ನು ನವ್ವು ಇಲ್ಲಿ ಕಾಣುತ್ತೇವೆ .

ಇದೊಂದು ಕೆಫೆಯಲ್ಲಿ ಇಟ್ಟಿರುವ ಒಂದು ಮಗ್ಸ್ ಗಳನ್ನೂ--